ಬರ್ತಡೇ ಪಾರ್ಟಿ ಗೆಟ್ ಟುಗೆದರ್ ಮದುವೆ ಅನುಯಲ್ ಡೇ ಹೀಗೆ ಹಲವಾರು ಸಮಾರಂಭಕ್ಕೆ --

ಎಲ್ಲಾ ಕುಟುಂಬದವರು ವಾಸ ಮಾಡಲು ಬೇಕಾದ ಸ್ಥಳವೇ ಮನೆ --

ಮನೆಯ ಕೆಲಸ ಮಾಡುವುದು ಬಿಟ್ಟು ಮನೆಯಲ್ಲಿ ಆಳನಿಟ್ಟು ತಾವು ಜಿಮ್ ಗೆ ಹೋಗಿ ದುಡ್ಡು ಖರ್ಚು ಮಾಡುತ್ತಾರೆ.

ಟ್ರೈನ್ ಇದರ ಬಗ್ಗೆ ಹೇಳ್ಬೇಕು ಅಂದ್ರೆ ಟ್ರೈನ್ ಅಂದ್ರೆ ಎಲ್ಲಾರಿಗೂ ತುಂಬಾ ನೇ ಇಷ್ಟ. ಚಿಕ್ಕಮಕ್ಕಳಿಂದ ಹಿಡಿದು ದೊಡ್ಡವರ ತನಕನು ಇದರಲ್ಲಿ ಪ್ರಯಾಣ ಮಾಡಲು ಇಷ್ಟ ಪಡುತ್ತಾರೆ.

ಇದನ್ನು ಡಾಕ್ಟರ್ ರಾಜಕುಮಾರ್ ಅವರು ಉಚಿತ ವಾಗಿ ಇತರೆ ಜಾಹೀರಾತು ಮಾಡುತ್ತಿದ್ದರು ನಂತರ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರು ವಹಿಸಿಕೊಂಡಿದ್ದರು.

ಮಾರ್ಕೆಟ್ ಇದನ್ನು ಕನ್ನಡದಲ್ಲಿ ಸಂತೆ ಯಂದು ಕರೆಯುತ್ತಾರೆ.

ಜೂ ಜೂ ಅಂದ್ರೆ ಪ್ರಾಣಿ ಸಂಗ್ರಾಲಯ. ಇಲ್ಲಿ ಹಲವಾರು ಕಾಡು ಪ್ರಾಣಿ ಗಳು ಇರುತ್ತವೆ.